ನಮ್ಮ ಕಡೆ full grand ಆಗೇ ಮಾಡೋದ್ರಿ ಎಲ್ಲವನ್ನು. ಹೌದ್ರಿ ನಮ್ಮ ಕಡೇನೂ ಎಲ್ಲಾ ಲಕ್ಷ್ಮೀ ಪೂಜೆ ಮಾಡ್ತಾರ್ರಿ ಪಟಾಕಿ . ತೊಂಬಂದು ಮೂರ start ಮಾಡ್ತೇವ್ರಿ ದೀಪ ಇಡುದೆಲ್ಲಾ .

ಹ್ಮ್ ನಾವ್ ದೀಪಾವಳಿಗೆ ಒಂದ್ ಐದ ಜನಾ ಮುತೈದೆಯರ ಕರಿಸಿ ಗೌರಿ ಪೂಜೆನು ಮಾಡಿ. ನಮ್ಮಲ್ಲಿ ಕೆಲ್ಸಾ ಮಾಡರತಕ್ಕಂತ ಎಲ್ಲಾ labour ಗಳ ಕರೆಸಿ ಮನೆಯಲ್ಲಿ ಅವ್ರಗ ಟವಲ್ ಸನ್ಮಾನ ಮಾಡಿ ಎಲ್ಲವನ್ನು ಅವ್ರ ಮಾಡ್ಕೊಂತ ಸಾಯಂಕಾಲಾ. DJ towel ಗೀಜೆ ಹಚ್ಕೊಂಡು ಖುಷಿಯಿಂದ ಪಟಾಕಿ ಹಚ್ಕೊಂಡು ಒಂದ್ ದೊಡ್ಡ ಹಬ್ಬಾ ಆಗೆ . ನಿಮ್ಮ side ಯಾವ ತರಾ ? ಹಾ, ನಮ್ಮ ಕಡೆನು ಲಕ್ಷ್ಮೀ ಪೂಜೆ ಅಂತ ಹೇಳಿ ಸಂಜೀಕ್ ಪೂಜೆ ಮಾಡ್ತೇವ್ರಿ. ಲಕ್ಷ್ಮೀ ಪೂಜೆ ಮಾಡಿ ಎಲ್ಲಾ ಮುತೈದೆಯರ ಕರ್ದ್ ಉಡಿ ತುಂಬಿ ಪಟಾಕ್ಷಿ ಎಲ್ಲಾ ಹಚ್ತಿವಿ. ಆಮೇಗ ಕರ್ಚಿಕಾಯಿ.

ಅವಲಕ್ಕಿ ಎಲ್ಲಾ ಮಾಡಿರ್ತೆವ ಅಲ್ರಿ ತಿಂತೇವಿ ಆಮ್ಯಾಗ್ ಹೊಳ್ಗಿ ಮಾಡಿರ್ತೀವಿ.

ಎಲ್ಲಾ ಒಲ್ಲಾರು ಕೂಡಿ ಊಟಾ ಮಾಡ್ತೇವ್ರಿ. ಆ ವಿಷಯ ಮದ್ವೆ ಮಾಡ್ತೇವ್ರಿ. ಮುತೈದೆಯ್ರಿನ ನಮ್ಮ ಅವ್ವಾರ್ ಕರಸ್ತಾರ ಅವ್ರಿಗೆಲ್ಲಾ ಎಲ್ಲ ರೀತಿ ಮಾಡಿದ ತಕ್ಷಣ ಹಿಂದಾಗಡೆ ನಮ್ಮ labour ಗೊಳಿಗೆಲ್ಲಾ ಕರ್ಸಿ ಮನೆಯಲ್ಲೆ ಅಂದ್ರ ಅವ್ರ ಹ್ಮ್ ಮುತೈದೆಯರ ಒಂದ್ ಎಂಟ್ ಜನ ಇಲ್ಲಾ ಅಂದ್ರ ಒಂಬತ್ತ್ ಜನಕ್ಕ ಒಪ್ಪತ್ ಮಾಡಸ್ತೇವ್ರಿ ನಾವ್ರಿ ನಮ್ಮ ಪಕ್ಕದವರ್ ಹಿಡ್ಕೊಂಡ್. ಎಲ್ಲಾ ರೀತಿಯಿಂದ ಸಾಯಂಕಾಲಾ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲಾ ಇದ್ದಿರ್ತೆತ್ರಿ ಮನೆಯಲ್ಲಿ ಎಲ್ಲಾ ಅಡಿಗೆಗಳೆಲ್ಲ Special ಆಗಿ ಮಾಡಿರ್ತಾರ್ರಿ.

ದಿನಾ. ಮಾಡಿ ಎಲ್ಲಾನು ತಿಂದ ಎಲ್ಲಾ ಮಾಡಿದ ತಕ್ಷಣಾ ಸಾಯಂಕಾಲಾ ಅವ್ರಿಗೆಲ್ಲಾ ಸೀರಿ ಎಲ್ಲಾ ಕೊಟ್ಟು ಕಾಲೆಲ್ಲಾ ಬಿದ್ದು ಮತ್ ನೆಗಡಿ ಸಾಯಂಕಾಲಾಗದು ಎಲ್ಲವನ್ನು ತಂದ ಎಲ್ಲಾ ಅಕ್ಕಾ, ತಂಗಿದವ್ರ ಎಲ್ರ್ relation ಜೊತೆ ನಗುನಗುತ್ತಾ ಖುಷಿಯಿಂದ ಇದ್ ಬಿಡ್ತೀವ್ರಿ.

ಹಾ ಅದೇ ದೀಪಾವಳಿ ಹಬ್ಬ ಅಂದ್ರನ ಖುಷಿ ಎಲ್ಲಾರ್ಗು. ಎದಕ್ಕ ಅಂದ್ರ ನಮ್ದ grand ಹಬ್ಬಾ ಅಂತ ಅಂದ್ರ ದೀಪಾವಳಿನ ಅಲ್ಲಾ ಹಂಗಾಗಿ.

ಎಲ್ಲಾ ದೀಪಾವಳಿಗ ಹೊಸಾ ಬಟ್ಟಿ ಸಿಕ್ತಾವು. ಹೊಸಾ ಎಲ್ಲಾ ಸಾಮಾನ್ ತಗೋಬೋದು ಅಂತ ಹೇಳಿ .

ದೀಪಾವಳಿ offer ಹೆಂಗ ಬರ್ತೆತಿ ಅಂದಂಗ ಹಂಗ ನಮ್ಮ life ನಲ್ಲಿ ದೀಪಾವಳಿ ಬಂತ್ ಅಂದ್ರ ಏನೋ ಒಂದ್ ಖುಷಿ, ಒಂದ್ ನೆಮ್ಮದಿ ಅಂತಾ ತಿಳ್ಕೊಂತಿವ್ರಿ ನಾವ್ರಿ.

ಎಲ್ರೂ ಕೂಡ್ತಿವ್ರಿ ಅವಾಗ ಎಲ್ರೂ ಬರ್ತಾರ ಮನೆಗ ಯಾಕ ಅಂದ್ರ ದೊಡ್ಡ function ಇರ್ತೆತಲ್ಲಾ. ಲಕ್ಷ್ಮೀ ಪೂಜೆ ಎರ್ಡು ಇಕ್ಕತೇವ್ರಿ ನಾವ್ ಇಕ್ಕಿದ ತಕ್ಷಣಾ ಒಂದ್ ದೊಡ್ಡ ಕರ್ಸಿ ಮನೆಯಲ್ಲಿ ಅಭಿಷೇಕ ರೀತಿ ಎಲ್ಲವನ್ನು ಮಾಡ್ಸಿ ಎಲ್ಲರ ಜೊತಿ comedy ಗಿಮಿಡಿ ಮಾಡ್ಕೊಂತ.

ಚಿಕ್ಕ ಹುಡ್ಗುರ್ ಎಲ್ರೂ ಪಟಾಕಿ ಹಚ್ಕೊಂಡು ಕುಣಿದು ಎಲ್ಲವನ್ನು josh ಇಂದ ಮಾಡ್ಕೊಂತ, ನಮ್ಮ ಮನೆಯಲ್ಲಿ ಹಬ್ಬ ಇದೆ ಅಂತ ಹೇಳಿ friends ಗೊಳಿಗೆಲ್ಲಾ ಹೇಳಿ party ಕರ್ಸೊದು ಮಾಡ್ತೇವ್ರಿ ನಮ್ಮ side ರಿ.

ನಮ್ಮ side ನು ಹಂಗೆ ಎಲ್ಲಾ ಕಡೆ ಆಹ್ ಮುತೈದೆಯರ ಕರ್ಕೊಂದ್ ಅವಾಗ ನಮ್ಗು ಆಕ್ಕೇತಿ ಎಲ್ಲಾ decoration ಮಾಡಿದ್ದಕ್ಕು ಮಾಡಿ ಎಲ್ಲಾ ಊಟಾ ಮಾಡ್ತೇವ್ಲಾ ಅದ ಎಲ್ಲಾರ್ಗು ಖುಷಿ ಆಗಿ ನಾವು ಮಾಡ್ತೇವ್ರಿ. ಹ್ಮ್ ನಾವು ದೀಪಾವಳಿಗೆ, ದಸರೆಗೆ ಒಂದ ದೊಡ್ಡ ಹಬ್ಬಾ ಇದ್ದಂಗ್ರಿ ನಮಗ್ರಿ.

ಯುಗಾದಿ ಬಂತ ಅಂದ್ರ ತುಂಬಾ ದೊಡ್ದ್ famous ರಿ ನಮ್ಗೆ ವರ್ಷನಲ್ಲಿ ಮೂರ್ ಹಬ್ಬ ಅಂದ್ರೇನೇ ನಮ್ ಬಾಳ ಇಷ್ಟಾ. ಅದ್ರಲ್ಲಿ full ಎಲ್ಲದಕ್ಕಿಂತಾ last ಅಂದ್ರೆ ದೀಪಾವಳಿ ಒಂದೇರಿ ನಮಗ್ರಿ.

ಎಲ್ರ friends ಕರ್ಸಿ ನಮ್ಮ ಮನೆಯಲ್ಲೆ ದೀಪಾವಳಿ ಹಬ್ಬಾ ಮಾಡೋದ ಬಾರೋ function ಐತಿ ಅಂತ ಹೇಳಿ ಎಲ್ರಗು ಊಟದ ವ್ಯವಸ್ಥೆಕ ಕರದ ತಕ್ಷಣ, ಎಲ್ರೂ ದೇವ್ರಗೊಳ ನೋಡಿ ಆಹಾ ಏನು ಸರ್ಯಾಗಿ ಮಾಡಿದೇರಲ್ಲಾ ಪೂಜಾ ಅಂತ ಹೇ~. ಅವ್ರ ಹೇಳ್ತಾ ಇದ್ರೆ ನಮ್ಗ್ ಖುಷಿ ಸಿಗ್ತೇತ್ರಿ. ಅವಾಗ ನಮ್ಮ ಮನೆಯಲ್ಲಿ ಮೆಚ್ಚಿದರಲ್ಲಾ ಎಲ್ರೂ ಖುಷಿಯಿಂದ ಅಂತ ಹೇಳಿ ಪ್ರೀತಿಯಿಂದ ನಗು ನಗುತ್ತಾ ಊಟ ಮಾಡ್ಕೊಂಡ್ comedy ಯಿಂದ ಇದ್ದು ಹಚ್ಚಿ ಸಾಯಂಕಾಲಾ ಎಲ್ಲಾ ಇದನ್ನ ಮಾಡ್ಕೊಂಡ ಕುಂತ ಬಿಡ್ತಿವ್ರಿ.

ನಾವು ಎಲ್ಲಾ ಹೊಸಾ ಹೊಸಾ ಬಟ್ಟೆ ಹಾಕ್ಕೊತೇವ್ರಿ ಎಲ್ಲರ್ ಮನ್ಯಾ ಮನೆ ಮಂದಿ ಎಲ್ಲಾ ಹೊಸಾ ಹೊಸಾ ಬಟ್ಟೆ ಹಾಕ್ಕೊಂಡ್, ಎಲ್ಲಾ ಸೀರಿ ಹೊಸಾವೆಲ್ಲಾ ಉಟ್ಕೊಂಡ್ full ಖುಷಿ ಆಕೈತ್ರಿ.

ಹ್ಮ್ ನಾವ್ ಇನ್ನು ನಾವ್ ಮೂವರ್ ಅಣ್ಣ, ತಮ್ಮ ಇದ್ದಿವ್ರಿ ನಾವ್ dress ದೀಪಾವಳಿಗ ತೊಗೊಂಡ್ರೆ same to same ರಿ pant, shirt, chappal ಸಮೇತ ಮೂವರು same ತುಗೊಂತಿವ್ರಿ. ತುಗೊಂದ ತಕ್ಷಣ ಜೋಡಿ ಮ್ಯಾಲೆ ತುಗೊಂದಿರ್ತೆವ ಕೇಳಿ ಬರ್ತೆವ್ರಿ ಒಂದ ಅದ್ನ ನಮ್ಗ ಸಿಗ್ಲಿಲ್ಲ ಅಂದ್ರ order ಕೊಟ್ಟಾದ್ರು ಮಾಡಸ್ತೇವ್ರಿ ಮೂವರು.

ಉಳ್ಕಿದವ್ರ ಮೂವರ ಹಾಕೊಂದ ಹೋದ್ರಬಿ ನಾವ್ dress ಹಾಕೋದ ನೋಡೇ ದೀಪಾವಳಿ ಬಂತ ಅದ್ಕೆ ಅವ್ರ ದೀಪಾವಳಿ ಹಬ್ಬಾ ಆಚರಸ್ತಾರ ಅವ್ರ ಮನ್ಯಾಗ ಮೂವರ್ dress ಒಂದೇ ತರಾ ಹಾಕ್ತಾರಂತ ಹೇಳಿ ಎಲ್ರಿಗು ಗೊತ್ತ್ರಿ. ದೀಪಾವಳಿ ಅಂದ್ ಖುಷಿರಿ ಎದಕ್ಕ ಅಂದ್ರ ಹೊಸಾ ಹೊಸಾ ಬಟ್ಟೆ ಸಿಗ್ತಾವು, ಹೊಸಾ ಹೊಸಾ ಸಾಮಾನ್ ತಗೋಬೋದು ಮನಿಗೆ ದೀಪಾವಳಿ offer ಇರ್ತಾವ ಅಂತ ಹೊಸಾ ಹೊಸಾ ಮನಿ ಸಾಮಾನ್ set ತುಗೋಬೋದು. ಬಂತಂದ್ರೆ ಏನಾರಾ ಒಂದ ಸಾಮ್~ ಆಹ್. ಈ ದೀಪಾವಳಿಗ ನಾವೇ ಒಂದ್ Mahindra Thar ತಗೋಬೇಕಂತ ಹೇಳಿ decide ಮಾಡಿದೇವ್ರಿ ತುಂಬಾ ಖುಷಿಯಿಂದ ಹೆಂಗ ಅದ್ರಾಗ ಇರ್ತೈತಿ ದೀಪಾವಳಿ.

ಅದ offer ಬಿ ಬಂದಿರ್ತೆತಿ ಖುಷ್ ಇರ್ತೆತ್ರಿ ಒಂದ ನೆಂಪ ಇರ್ತೆತಿ ಆಹ್ ಈ ದೀಪಾವಳಿಗ ನಾವು Mahindra Thar ತಗೊಂಡು ಅಂತ ಹೇಳಿ ಖುಷಿ ಒಂದ ಇರ್ತೆತ್ರಿ ಮನಷ್ಯಾಗ .

ನಮ್ಮ ಕಡೆನು ಹಂಗೆ ಎಲ್ಲಾ ಏನಾರಾ ಸಾಮಾನ್ ಬೇಕಂದ್ರೆ ಏನಾರಾ ಒಂದ್ ಮನಿಗೊಂದ ದೀಪಾವಳಿಗಂತ ನೆನ್ಪಿಗಂತ ಹೇಳೆ ಒಂದ್ ಸಾಮಾನ ತಗೋತೇವೆ offer ಇರ್ತಾವ ಅಲ್ರಿ, ಹಿಂಗಾಗೆ ತಗೊಳೋದು, ಆಮ್ಯಾಗೆ grand ಆಗಿ ಎಲ್ಲಾ ಮನಿ clean .

ಹೋದ ವರ್ಷ ಕೂನ ಇರ್ಲಿ ಅಂತ ಹೇಳಿ ನಮ್ಮ ಅಕ್ಕಂದಿರ್ ಬಂದಿದ್ರ, ಅವ್ರ ಹೋದ ವರ್ಷ ನಮ್ಮ ತಮ್ಮಾ ಅದಾನ ಅಂತ ಹೇಳಿ ಅವ್ರ ಪ್ರೀತಿಯಿಂದ ನಮ್ಗ ದೀಪಾವಳಿ ಕೂನ .

ಆಹ್ ದೀಪಾವಳಿ ಹಬ್ಬಾ ಕುನಾ ಇರ್ಲಿ ಅಂತ ಹೇಳಿ ಅವ್ರ ಕೈಯಿಂದ ಹಾಕ್ಸಿ already ಅವ್ರ ಹಾಕಿದ್ದು ಕೂಡಾ ಹಾಕಿ ಬಿಟ್ಟಿನ್ರಿ ದೀಪಾವಳಿ gift ಅಂತ ಹೇಳೆ ಹಾಕ್ಸಿವ್ರಿ ನಾವು ಈ bike ನ ಮೇಲೆರಿ. ಇವಾಗ ಸರಿ ತೊಗೋರಿ ನಮ್ಮ friend call ಮಾಡಾಕತ್ತಿದಾನ ಆಮ್ಯಾಲ ಹಚ್ಚತಿನಿ.

ನಾನು ಮನೇಲೇ ಇದ್ದೇನೆ, ಎನ್ಮಾರೆ ನೋಡ್ಲಿಕ್ಕಿಲ್ಲಾ?

ಹೌದು ಮರ್ರೆ ಬಾರಿ ಅಪ್ರೂಪ ನಿಮ್ದೇಲ್ಲಾ, ಸುದ್ದಿಯೇ ಇಲ್ಲ?

ನಾನು job ಸ ನೋಡ್ತಿದ್ದದ್ದಷ್ಟೇ.

job set ಆಗ್ಲಿಲ್ಲ .

ನಾವು ಇಲ್ಲಿ ಉಡುಪಿಯಲ್ಲೇ.

ಏನಪ್ಪ ಅಂತ ಇವಾಗ ನಾವು trip plan ಮಾಡುವ ನಾವು friends ಎಲ್ಲ ಸೇರಿ ?

ಹಾ ಮಾಡುವ ಮಾರ್ರೆ ನೀವ್ ಹೇಳಿದಾಗೆ.

ಅದೇ place ಯಾವದಾದ್ರು ಇದ್ರೆ ಹೇಳಿ , ನೋಡುವ ಬೇರೆವರತ್ರ ಕೇಳ್ಕೊಂಡು. ಇಡುವಲ್ಲಾ ಒಂದು days ಹಾಗೆ ಇಡುವಲ್ಲಾ trip .

ಹ two days ಹಾ two days trip ಮಾಡುವ ಹೌದು, ಎಲ್ಲಾ ಒಟ್ಟಾಗಿ ಒಂದು ಗಮ್ಮತ್ ಮಾಡುವ.

ಅಲ್ಲ place ಎಲ್ಲಾ set ಮಾಡ್ಬೇಕಲ್ಲಾ?

Place ಅದೇ set ಮಾಡೋದು ಅವರತ್ರನೇ ಕೇಳ್ಬೇಕು, ನಿಮ್ place ಯಾವುದಾದ್ರೂ ಇದ್ಯಾ ? ಎ~ ಎಲ್ಲ almost ಹೋದದ್ದೇ place ಇರೋದು ಇನ್ನು ಹೋಗದಿರುವಂತದ್ದು ಯವ್ದಂತ ನೋಡ್ಬೇಕು.

Mysore ಆ three days, sure sure ಮಾಡುವ ಈಗ. ಹಾ ಎಲ್ಲರತ್ರ opinion ತಗೋಬೇಕು

ಹಾ. ನಾವು ನೀವು free ಇದ್ರೆ ಬೇರೆಯವರು free ಇರ್ಬೇಕಾಗ್ತಿತ್ತಲ್ಲಾ.

Bus ಮಾಡ್ವ riding ಮಾಡ್ತಾ ಸುಸ್ತಾಗ್ತದೆ.

Speaker 1: ಎಲ್ಲರು opinion ಒಂದು, ಒಂದು group ಮಾಡಿ ಮಾರ್ರೆ ಒಂದು trip ಇದ್ದು. trip ಗೊಂದು group ಬೇಕಾ . Speaker 1: ಹೌದು, ಮತ್ತೇ discussion ಬೇಕಲ್ಲಾ ಎಲ್ಲಿ ಹೋಗುವ ಏಚೆ ಮುಕಾಂತ .

ಕೆಲವರು call ಮಾಡಿದ್ರೆ busy ಅಂತ ಬರ್ತದೆ ಮರ್ರೆ ಯಾವತ್ತು .

ಒಂದು ಮಾಡುವ okay ನಾ?

Okay okay . ಸರಿ ಆಗದ್ರೆ ನಾನು ಬೇರೆಯವರತ್ರ ಕೇಳಿ

Estimation ಎಂತ ಎಷ್ಠಿಡುವ trip ಗೆ? Estimation ಒಂದು ಬೇಕಾಗ್ತದೆ ಮಾರ್ರೆ ಒಂದು ಹತ್ಸಾರ ತನ್ಕ ಬೇಕಾಗ್ಬೋದಲ್ಲಾ?

food ಎಲ್ಲಾ ಬೇಕಲ್ಲಾ non-veg veg ಎಲ್ಲ . hotel ಇದ್ದು stay ಇದ್ದು ಅದು ಇದು ಎಲ್ಲ.

Tent ಹಾಕ್ಬೋದು ಮಾರ್ರೆ ಪರ್~ ಎಲ್ಲಿ permission ಸಿಗ್ತದೆ ಗೊತ್ತಿರೋದಿಲ್ಲ.